ಅದೇ ಎದ್ರುಗಡೆ ಒಂದು ದೊಡ್ಡದಾದ ಮಿರರ್ ಇಟ್ಟಿದ್ದಾರೆ.

ಇಲ್ಲಿ ಆರ್ಟಿಫಿಷಿಯಲ್ ಹಾಕಿದ್ದಾರೆ ಆ ಹೂವಲ್ಲಿ--

ಅವ ಕೂಡ ತುಂಬ ಕಲರ್ಸ್ ಗೋ--

ಇಲ್ಲಿ ಲೈಟ್ಸ್ ಗಳು ಕೂಡ ಹಾಕಿದ್ದಾರೆ.

ಹಾಗೆ ಆ ಇಲ್ಲಿ ಬಹಳಷ್ಟು ಜನ ಆಟ ಆಡುತ್ತಿದ್ದಾರೆ.

ಇಲ್ಲಿ ಬಹಳಷ್ಟು ಜನರು ನಿಂತಿದ್ದಾರೆ ಅಲ್ಲಿ ಇಲ್ಲಿ ಹಾಗೆ ಅಲ್ಲಿ ಎರಡು ಮೂರೂ ಬಸ್ಸು ಗಳು ಕೂಡ ಇದಾವೆ.

ಇದು ಒಂದು ಪಾರ್ಕು ಇದೆ ಅಲ್ಲಿ ಆ ಕಡೆ ಈ ಕಡೆ ಶೋ ಗಿಡ ಕೂಡ ಹಚ್ಚಿದ್ದಾರೆ ಒಳಗಡೆ ಪಾರ್ಕಿ ನ ಒಳಗಡೆ.

ಹಾಗೆ ಅಲ್ಲಿ ಜೋಕಾಲಿ ಕೂಡ ಇದೆ.

ಇದು ಒಂದು ಅಂಗಡಿ ಇದೆ ಅಲ್ಲಿ ಹಿಂಗೆ ಬಾಳಷ್ಟು ಚನ್ನಾಗಿ ಡಿಸೈನ್ ಮಾಡಿ ಹಿಂಗೆ ಜೋಗಿಹಾಕಿದ್ದಾರೆ.

ಹಾಗೆ ಅಲ್ಲಿ ಒಬ್ಬ ಮನುಷ್ಯ ಕೂಡ ನಿಂತಿದ್ದಾನೆ.

ಒಂದು ವಾಟರ್ ಬಾಟಲ್ ಇಕ್ಕೊಕೆ ಕೂಡ ಜಾಗ ಇದೆ.

ಅ ಅ ರೂಮು ಅಂತಡ್ಡದ ಸೆಡ್ಡು ಕೂಡ ಇದೆ ಹಾಗೆ ಇಲ್ಲಿ ಕುಳಿತುಕೊಳ್ಳಲು ಒಂದು ಚೇರು ಕೂಡ ಇದೆ.

ಇದು ನೋಡ್ಲಿಕೆ ತುಂಬಾ ಚೆನ್ನಾಗಿ ಕಾಣುತಿದೆ.

ಕೊಂಡಿಯನ್ನು ಸಿಗಿಸಿದ್ದಾರೆ ಯಾ ತರಬೇಕು ಆತರ.

ಇದು ಒಂದು ಪಾರ್ಕಿನ ಏರಿಯಾ ಇದೆ.

ಹಾಗೆ ದೂರದಲ್ಲಿ ಸ್ವಲ್ಪ ಬಹಳಷ್ಟು ಗಿಡಗಳು ಕಾಣುತ್ತಿದ್ದಾವೆ.

ಹಾಗೆ ಇಲ್ಲಿ ಒಂದು ಸ್ಕೂಟಿ ಕೂಡ ನಿಂತಿದೆ ಮತ್ತು ಇಲ್ಲಿ ಬಹಳಷ್ಟು ಬೈಕ್ ಗಳು ಇದ್ದಾವೆ.